ಹಾಗೂ ಮೇಲ್ಗಡೆ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಇಲ್ಲಿ ಕೆಳಗಿರುವ ವ್ಯಕ್ತಿ ಮೇಲ್ಗಡೆ ಇರೋ ವ್ಯಕ್ತಿಗೆ ಕೈಯನ್ನು ಮಾಡುತ್ತಿದ್ದಾನೆ.

ಇಲ್ಲಿ ಹಲವಾರು ವಿದ್ದ್ಯಾರ್ಥಿಗಳು ಕುಳಿತುಕೊಂಡು ಆ ವಿದ್ದ್ಯಾರ್ಥಿಯ ಭಾಷಣವನ್ನ ಕೇಳುತಿದ್ದರೆ ಈ ಇಲ್ಲಿ ನಾವು ಕೇಸರಿ ಬಿಳಿ ಹಸಿರು ಬಣ್ಣದ ಬಲೂನ್ ಗಳನ್ನ ನೋಡಬವುದಾಗಿದೆ.

ಒಂದು ಫಂಕ್ಷನ್ ಹಾಲ್ ಆಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಹಾಫ್ ಕೋರ್ಟ ಶೂ ಹಾಕಿಕೊಂಡು ಕ್ಯಾಪ್ ಹಾಕಿಕೊಂಡು ನಿಂತಿದ್ದಾನೆ.

ಈ ವ್ಯಕ್ತಿ ಹೊಲದಲ್ಲಿ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಳ್ಳುತ್ತಿದ್ದಾನೆ ಇವನ ಸುತ್ತಮುತ್ತಲು ಹಸಿರಾದ ವಾತಾವರಣ ವನ್ನು ನಾವು ನೋಡಬಹುದಾಗಿದೆ.

ಇದು ಒಂದು ಹೋಂ ಟ್ರಾವೆಲ್ಸ್ ಬಸ್ ಆಗಿದೆ ಇದರ ಮೇಲೆ ವಿಷ ಎಂದು ಬರಿಯಲಾಗಿದೆ.

ಇಲ್ಲಿ ಸ್ಟಾರ್ ಹಾಗೂ ಬಲೂನ್ ನಿಂದ ಹಾಗೂ ಇನ್ನಿತರ ವಸ್ತುಗಳಿಂದ ಅಲಂಕಾರ ಮಾಡಿದ್ದಾರೆ ಆ ವ್ಯಕ್ತಿ ಕ್ಯಾಪ್ ಅನ್ನು ಹಾಕಿಕೊಂಡು ಕುಳಿತು ಕೊಂಡಿದ್ದಾನೆ.

ಇದು ಕೈಲಸ್ ಆಟೋ ವರ್ಕ್ ಎಂದು ಆಟೋ ಗ್ಯಾರೇಜ್ಅನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಇಲ್ಲಿ ಎಲ್ಲಾ ತರಹದ ಕಾರ್ ಬೈಕ್ ಅನ್ನು ರಿಪೇರಿ ಮಾಡುತ್ತಾರೆ ಎಂದು ಬರೆಯಲಾಗಿದೆ ಇದನ್ನ ಪತ್ರ--

ಇದು ಒಂದು ಡಿವೈಡ್ ಮರ್ಸಿ ಹಾಲ್ ಆಗಿದೆ ಇದು ಒಂದು ಕ್ರೈಸ್ತ ಧರ್ಮದ ಸಂಬಂಧಿಸಿದ ಒಂದು ಸ್ಥಳ ವಾಗಿದೆ ಇದು ಎರಡು ಅಂತಸ್ತಿನ ಕಟ್ಟಡವಾಗಿದೆ.

ಚರ್ಚಿನ ಎಡಭಾಗದಲ್ಲಿ ಒಂದು ಗಿಡವನ್ನು ನೋಡಬಹುದು ಹಚ್ಚ ಹಸಿರಾಗಿದೆ ಬಲಭಾಗದಲ್ಲಿಯೂ ಸಹ ಗಿಡಗಳನ್ನು ಸಹ ಸಾಕಷ್ಟು ನೋಡಬಹುದು.

ಇದು ಒಂದು ಬೆಳಗಾಂ ಚೆರ್ಚ್ ಆಗಿದೆ ಇದು ಮೇ ಬಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಅದನ್ನು ಅಲಕರಿಸಿದ ಸಂದರ್ಭ ಎಂದು ಅನಿಸುತ್ತಿದೆ ಇದನ್ನ ಅತ್ಯುನತವಾಗಿ ಲೈಟ್ ಗಳಿಂದ ಅಲಂಕರಿಸಿದರೆ.

ಇಲ್ಲಿ ವ್ಯಕ್ತಿಗಳು ಕಾರು ರಿಪೇರಿ ಮಾಡುತ್ತಿದ್ದಾರೆ ಇಲ್ಲಿ ಮಹಿಳೆಯರು ಪರಶಿಯನ್ನು ಒರೆಸುವ ಕೆಲಸವನ್ನು ಮಾಡುತ್ತಿದ್ದಾರೆ.